ಇಲ್ಲಿ ಒಂದು ನಾನು ಉದ್ಯಾನವನವನ್ನು ನೋಡಬಹುದು. ಇಲ್ಲಿ ನೀರುಗಳನ್ನುಕಾಣಬಹುದು ಮತ್ತು ಇಲ್ಲಿ ಒಂದಿಷ್ಟು ಹಸಿರು ಹುಲ್ಲು ಮತ್ತು ಹಸಿರಾದ ಗಿಡಮರಗಳು ನಾನು ಕಾಣಬಹುದು.

ಇಲ್ಲಿ ನಾವು ಒಂದು ಸ್ಕೆಲಿಟನ್ನಿನ್ನ ಬಾಡಿ ನೋಡಬಹುದು. ಅದನ್ನು ಆ ಇದ್ರ ಮೇಲೆ ಇರಿಸಿದ್ದಾರೆ ಇದನ್ನು ನಾವು ನೋಡಿ--

ಮತ್ತೆ ಏನನ್ನುಆಟ ಆಡುತ್ತಿದ್ದಾರೆ ಹಾಗು ಅವರ ಬಣ್ಣ ಎಲ್ಲಾ ರೀತಿ ಒಂದೇ ಇದೆ ಇದನ್ನು ನಾವು ನೋಡಿ ತಿಲಿಯಬೇಕೆಂದು ಹೇಳುತ್ತೆನೆ ಎಂದು--

ಇಲ್ಲಿ ಒಂದು ನೀರಿನ ನಡುವೆ ಬ್ರಿಡ್ಜ್ ಇದೆ ಅದು ಬ್ರಿಡ್ಜ್ ಯಾಕೆ ಮಾಡಿದ್ದಾರೆ ಅಂದರೆ ನಮಗೆ ವಾಹನ ತಗೊಂಡು ಸಂಚಾರ ಮಾಡಲು ಆಗುವುದಿಲ್ಲ ನೀರಿನ ಮೇಲೆ ಎಂದು.

ನಾವು ಇಲ್ಲಿ ಮಾಡಿ ಮುಗಿಸಬೇಕು. ಹಾಗಾದರೆ ನಮಗೆ ತುಂಬಾ ಶಕ್ತಿ ಬರುತ್ತದೆ ಎಂದು ನಾನು ಕೇಳಿದ್ದೇನೆ ಇಲ್ಲಿ.